ಅಲ್ಲಾ ಪ್ರಥಮ , ದ್ವಿತೀಯ, ತೃತೀಯಾ, ಚತುರ್ಥಿ, ಅನ್ಕೊಂತ ಹೇ ಕನ್ನಡ madam ಆಹ್ . ಅಂತು ಇಂತು ನಮ್ school ಅಲ್ಲಿ ಚೆನ್ನಾಗ್ enjoy ಮಾಡಿದ್ವಪ್ಪ ನಾವು. ನನಿಗೂ ಅದೇ ನೋಡೇ ಕನ್ನಡ lecturer ಆಗ್ಬೇಕ್ ಅಂತ ಇತ್ತು try ಮಾಡ್ತಿದೀನಿ. ಹ್ಮ್ ಅಂತು ಇಂತು ಏನೇ ಬಿಡೆ ಏನೋ ಒಂದು ಒಳ್ಳೆ ದಾರಿಯಲಿ ಇದೀವಲ್ಲಾ ನಮ್ school ದಯದಿಂದ. ಅದೇ ನೋಡು ಪಾಠ ಮಾಡಿದ್ದು ಎಲ್ಲ ನೆನ್ಸ್ಕೊಂಡ್ರೆ ಇವಾಗ ಹ್ಮ್ ಬಾಳ ಇನ್ನಾ ಒಂದು ಏನ್ ಗೊತ್ತಾ ನಾವು ನಮ್ school ಲಲ್ಲಿ ಚೆನ್ನಾಗಿ interest ಕೊಟ್ಟು ಓದಿದಕ್ಕೆ ನಾವ್ ಒಂದ್ ಒಳ್ಳೆ position ಗೆ ಬಂದ್ವಿ ಈಗ ನಮ್ ಮಕ್ಳಿಗ್ ಕೂಡ ನಾವ್ ಅದನ್ನೇ ಹೇಳ್ಕೋಡ್ಬೇಕು school ಅಲ್ಲಿ ಚೆನ್ನಾಗ್ ಓದ್ಬೇಕು ಚನ್ನಾಗ್ ಇರ್ಬೇಕು ಅಂತಾ. ಹೌದು ನೋಡ್ ಇಲ್ಲಾದ್ರೆ ಎಲ್ಲಿ ಕಲಿತಿದ್ವಿ ನಾವ್. ಒಂದು ಏನ್ ಗೊತ್ತಾ ನಮ್ ಎಲ್ಲ friends ಗು phone ಮಾಡಿ ಹೇಳ್ಬಿಡು.

ನಾವ್ ಎಲ್ಲರು school ಅಲ್ಲಿ program ಮಾಡ್~ program ಮಾಡಣ ಎಲ್ಲರು ಸೇರೋಣ ಅಂತಾ.

ಎಲ್ಲರಿಗೂ phone ಮಾಡಿ ಹೇಳು ಎಲ್ಲರೂ ಸೇರೋಣ ಅಂತ ಒಂದು ವಾರ ಮುಂಚೆನೇ ಹೇಳ್ಬೇಕು ಹಂಗಾದ್ರೆ ಎಲ್ಲರು ಬರ್ತಾರೆ.ಸರಿ bye

ಹಾ hai ಪ್ರಥ್ವಿರಾಜ್ ಏನ್ ಮಾಡ್ತಾ ಇದ್ದೀರಾ?

ಹಾ ನಾನು ಕೂಡ ಆರಾಮಾಗಿದೀನಿ ಏನ್ ಮಾಡ್ತಿದಿರ?

ಅ ನಾನೀಗ ಅದೇ ಕೆಲ್ಸದ ಮೇಲೆ ಇದ್ದೇನೆ ಅಂದ್ರೆ ನಮ್ಗೆ projects ಅಂತ ಕೊಡ್ತಾರೆ ಇದು scientist ದು ಒಂದ್ ಕೆಲ್ಸ. ಹೌದಾ ಎಲ್ಲಿ ?

ಹೌದಾ ಹೇಗ್ ಉಂಟ್ ಕೆಲ್ಸ ಎಲ್ಲಾ?

ಸ್ವಲ್ಪ ಜಾಸ್ತಿ ಉಂಟ್ ಆದ್ರೆ ಈಗ work from home ಆದ ಕಾರಣದಿಂದ ಸ್ವಲ್ಪ ಅಂದ್ರೆ ಈಗ ಮನೇಲೇ ಆಗಿ ನಮಗೆ ಸ್ವಲ್ಪ ಸುಲಭ ಆಗ್ತದೆ ಅಂದ್ರೆ ಹೋಗಿ ಬರುವ ಅಂತ ಒಂದು ಅ~ ಅಷ್ಟು ಅಂದ್ರೆ time ಉಳಿತದೆ.

ಅಲ್ಲಾ ಆರಾಮ್ ಅಲ್ಲ ಈಗ ಕೆಲ್ಸ ಎಲ್ಲ ಮನೆ ಇಂದಾದ್ರೆ?

ಆ ಮನೆ ಇಂದ ಅದೆ ಸ್ವಲ್ಪ ಆರಂ ಉಂಟು.

ಆ ಹಾ ನೋಡೋದಿಲ್ವ? ಬೇರೆ ಏನ್ ಕೆಲ್ಸ ನೋಡಲಿಲ್ವಾ ನೀವು? ಬೇರೆ ಎನ್ ಕೆಲ್ಸ ಬೇರೆ. ನಂದು ಇದೆ ಇಲ್ಲ field ನಂದ್ ಇದೆ ಆಗಿರೋ ಮತ್ತೆ ಬೇರೆ ಹೋಗ್ಲಿಕ್ಕೆ ಹೋಗಿಲ್ಲ ಅಂದ್ರೆ ಈಗ work from home ಸಾ ಕೊಡ್ತಾ ಇದಾರೆ ಮತ್ತೆ ಯಾಕೆ ಸುಮ್ಮನೆ ಬೇರೆ ಅಂದ್ರೆ. ಅಂದ್ರೆ ಈಗ ಹೋಗಿ ಬರುವಂತದ ಕೆಲ್ಸ ಇಲ್ಲ ಇಲ್ಲಿ ಎಲ್ಲ.

fie~ ಇದು? ನಮ್ದು ಈಗಾ college ಮುಗ್ದಿದ್ ಅಷ್ಟೇ ಇನ್ನು ಕೆಲ್ಸಾ ನೋಡ್ತ ಇದೇವೆ ಇನ್ನು set ಆಗ್ಲಿಲ್ಲ ನಿಮ್ಮದ್ರಲ್ಲಿ ಏನಾದ್ರೂ ಉಂಟಾ?

ವಾಹ್ಹ್ ಎಂತ ಕಲಿತದ್ದ ಹಾಗೆ?

B.Com ಆದದ್ದು ಅಷ್ಟೇಯಾ ?

ಎಂತ ಮುಂದೆ ಎಂತ ಮಾಡ್ಬೇಕು ಅಂತ ಇದ್ದೀರಿ? ಮುಂದೆ ಎಂತ ಇಲ್ಲಇನ್ನುವೆ ಕೆಲ್ಸ ಏನಾದ್ರು ಇದ್ರೆ ನೋಡ್ಬೇಕು ಅಂತ ಇದ್ದೇವೆ.

ಒ ಹೌದಾ ನನ್ನ ತಮ್ಮಸಾ B.Com last year ಈಗ ಇದ್ದಾನೆ ಇಲ್ಲಿ Mangalore University ಅಲ್ಲಿ. ಆ ಹಾ ನಮ್ದುಸ ಕೂಡ ಅದೇ .

ಹೌದೌದು ಅವ್ನು ಎಂತ ಮಾಡ್ತಾನೆ? University ಅಂದ್ರೆ Mangalore ಅವನದ್ದು Mangalore University Board ಅಷ್ಟೆ ಅವನದ್ದು college .

ಹಾ ಹಾ ಹೌದಾ ಅವ್ನ್ ಎಂತ ಮಾಡ್ತಾನಂತೆ ಕೆಲ್ಸವಾ? ಹೋಗುವ ಅಂತ ಇತ್ತು ಈಗ CA ಮಾಡುವ ಅಂತ ಇದಾನದ್ರ exam ಬರಿಯುವ ಅಂತ. So ಅದ್ಕೆ Bangalore ನಲ್ಲಿ ಯಾವದಾದ್ರು coaching ಗೆ ಸೇರ್ಬೇಕು ಅಂತ ಇದ್ದಾನೆ ಅಂದ್ರೆ ಅಲ್ಲಿ ಅಜ್ಜಿ ಮನೆ ಹತ್ರ ಆಗ್ತದೆ. ಆ ಹಾ ಹಾಗೆ. CA ಮಾಡುವ ಅಂತ ಇದ್ದಾನ ಅವ. So ಈಗ CA ಅಂದ್ರೆ ಬೇರೆ ಅವ್ರ ಕೆಳಗೆಲ್ಲ ಎಲ ಕೆಲ್ಸ ಮಾಡ್ಬೇಕು ಒಂದೆರ್ಡ್ ಮೂರ್ ವರ್ಷ so .

ಅಂತ ಅಲ್ಲಿಗೆ ಹೋಗ್ತಾ ಇದಾನೆ.

ಮ~ ಮತ್ತೆ ಏನು ಇಲ್ಲ ನಮ್ದು ಅದೇ ಕೆಲ್ಸ ಹುಡ್ಕ್ತಾಇದೀವಿ ಇನ್ನು ಸೆ~ ಸೆ~ set ಆಗ್ತಿಲ್ಲ ಅಲ್ಲ ನಿಮ್ ಹತ್ರ ಕೆಲ್ಸ ಉಂಟ ಅಂತ phone ಮಾಡಿದ್ ಎಲ್ಲಾದ್ರೂ. ನಾ~ ನಮ್ಮದ್ರಲಿ ಇದೆ ಬೇರೆ ಅಲ ವಿಷ್ಯನೇ ಬೇರೆ actually ನೀವ್ B.Com ಮಾಡಿದ್ದೂ ನಾನು M.Sc. ಮಾಡಿ ಮತ್ತೆ ಇದು data scientist ಒಂದು ವರ್ಷ. Course ಮಾಡಿದ್ದೂ ಹಾಗೆ ಬೇರೆ ವಿಷ್ಯವೇ ಬೇರೆ ಆಗುವ ಕಾರಣದಿಂದ ಅಂದ್ರೆ ಇಲ್ಲದಿದ್ರೆ ಕೇಳ್ಬಹುದಿತ್ತು ನಮ್ಮ company ಅಲ್ ಯಾರ್ಗಾದ್ರೂ open ಉಂಟ ಅಂತ slot same . ನಿಮ್ಗೆ ಪರಿಚಯ ಇರುವವ್ರತ್ರ.

ಕೇಳಿ ನೋಡ್ತೇನೆ ಹಾಗೆ ಅಂದ್ರೆ ಆ ಸ್ವಲ್ಪ contacts ಉಂಟು ನೋಡುವಾ ಆದ್ರೆ ಹೇಳ್ತೇನ್. ಹಾ ಆಯ್ತ್ ಸರಿ ಒಂದ್ ಕೆಲ್ಸ ಸಿಕ್ಕಿದ್ರೆ ಒಳ್ಳೇದ್ ಅಲ ನಮ್ಗೆ ಮು~ ಮುಂದೆ ಏನರ .

ಹಾ. ಸರಿ ಪ್ರಶಾಂತ್.

ಸರಿ ಮತ್ತೆ ಮಾತಾಡುವ okay ಸರಿ ಆಯ್ತ್.

Hello ಸಾಯಿನಾಥ್. ಹಾ ಹೌದೌದು ಕಿರಣ್ ಹೇಳಿ? ಎಲ್ಲಿದ್ದಿ? ನಾನು ಈಗ ಸ್ವಲ್ಪ ಹೊರಗಡೆ ಬಂದಿದ್ದೆ ಮಾರ್ರೆ. ಹಾ ಊಟಾಯ್ತಾ? ಊಟ ಇಲ್ಲ ಅದೇ ಸ್ವಲ್ಪ ಹೊರಗಡೆ ಬಂದಿದ್ದೆ ಈಗ ಮನೆಗೆ ಹೋಗ್ಬೇಕು ನೀವು ನೀವೆಲ್ಲಿದ್ದೀರಿ ? ನಾನು ಇವತ್ತು ಅದೇ Bangalore ಇಂದ ಬಂದೆ ಬಂದು ಮಲಗಿದ್ದೆ ಈಗ ಊಟ ಮಾಡಿ ನಿಂಗೆ call ಮಾಡಿದ್ದು. ಹೌದಾ ಮತ್ತೆ ಮನೇಲೆಲ್ಲಾ ಹುಷಾರಿದ್ದಾರಾ? ಆ ಹುಷಾರಿದ್ದಾರೆ ನಿಂದು ಮನೇಲೆಲ್ಲಾ ? ನಂದು ಹಾ ಎಲ್ಲಾ ಹುಷಾರಿದ್ದಾರೆ ಕೇಳ್ದೆನ್ನಿ ಆಯ್ತಾ. ನಾನ್ ಕೇಳ್ತೇನೆ. ಹ ಆಯ್ತು ಉಟಾಯ್ತಾ? ಹಾ ಊಟಾಯ್ತು ಅಂದ್ರೆ night journey ಮಾಡಿದ್ದಲ್ಲಾ.

ಅದ್ಕೆ ಬೇಗ ಊಟ ಮಾಡಿದ್ದು ಮತ್ತೇ ಸಿಕ್ತಿಯಾ Saturday ಇಲ್ಲ Sunday ? ಆ ಸಿಗ್ಬೋದು ನಾನು ಸ್ವಲ್ಪ ಅಂದ್ರೆ ಎಂತ ಬೇರೆ ಕೆಲ್ಸ ಇಲ್ಲಾ ಇದ್ದೇನೆ ಮನೆಯಲ್ಲೇ. ಹ್ಮ್ ಹಂಗೆ ನಾನೇ ಆದ್ರೆ ನಾಳೆ call ಮಾಡ್ತೇನೆ ನಿಂಗೆ ಒಂದು ನಿಶ್ಚಿತಾರ್ಥ brother ರಿಗೆ.

ಅದು month twenty four ಗೆ. ಹಾ ಹಾ ಹೌದಾ ಎಲ್ಲಿ? ಅದು ಇಲ್ಲೇ ಎಲ್ಲಿ ಗೊತ್ತಾ Manipal ದಲ್ಲಿ. ಹಾ ಹಾ ಹಾ Manipal ದೂರ ಆಗ್ಲಿಲ್ಲಾ ಮಾರ್ರೆ. ನಮ್ಗೆ ಹತ್ರ ಆಗ್ತದೆ ಅಲ್ಲ. ಅದೌದು ಹಾಗೆ ಅದು ಇದು ಹೆಣ್ಣು ಯಾವ ಕಡೆಯದ್ದು? ಹೆಣ್ಣು ಹೆಣ್ಣ್ ಅವ್ರು ಈಚೆ ಎಲ್ಲಿ ಗೊತ್ತಾ Hiriadka ಉಂಟಲ್ಲ.

ಅದು ಅದು ತುಂಬಾ ಒಳ್ಳೆದಾಯ್ತು ತುಂಬಾ ಹತ್ರನೇ ಸಿಕ್ತಲ್ಲಾ. ಹ್ಮ್‌ ಹೌದೌದು ಹೌದೌದು ಹಂಗೆ. ಹಾಗೆ ಎಂತ ಎಂತ ಕೆಲಸ ಮಾಡುದಂತೆ ಹೆಣ್ಣು. ಅವರು ಆ Accountant ಆಗಿದ್ದವರು. ಹೌದಾ ಪರ್ವಾಗಿಲ್ಲ ಅಣ್ಣನಿಗೆಸ ಒಳ್ಳೆ ಕೆಲಸ ಉಂಟಲ್ಲಾ ಯಾವತ್ತು ಯಾವತ್ತು ಹೇಳಿದ್ದು? Twenty four ಆ March .

March ಸಿಕ್ಕಿದ್ರೆ ಕೈಯಲ್ಲಿ ಕೊಡುದು. ಒಮ್ಮೆ ಸಿಗುವ ಶಾಲೆಯೆಲ್ಲಾ ಮುಗ್ದ್ ಮೇಲೆ ಸಿಗ್ಲೇ ಇಲ್ಲಾ ಮಾರ್ರೆ. ನಾನು ಅದೇ try ಮಾಡ್ತಿದ್ದೆ ನೀನೆ ಸಿಗ್ಲಿಲ್ಲ busy busy ಹೇಳ್ತಿದ್ದಿ. ಅದೌದು ಮಾರ್ರೆ ಸ್ವಲ್ಪ ಕೆಲ್ಸೇಲ್ಲಾ ಇತ್ತಲ್ಲಾ. ಯಾರಾದ್ರೂ call ಮಾಡಿದ್ರಾ? ನಂಗೆ ಕೆಲವು friends number ಕೊಟ್ರು ಅಜಿತ್ ಅವ್ರ number ಎಲ್ಲಾ ಬೇರೆ ಬೇರೆ ಆಗಿದೆಯಂತೆ. ಹೌದೌದು ಎಲ್ಲಾ ಎಲ್ಲಾ ಎಲ್ಲೆಲ್ಲಾ ಅವರ ಅವರ ಕೆಲ್ಸದಲ್ಲಿ busy ಇದ್ದಾರೆ ಮಾರ್ರೆ. Number ಇದೆಯಾ ನಂಗೆ WhatsApp ಅಲ್ಲಿ ping ಮಾಡು. ನಾ~ ನಾ~ ನಾ ಕಳಿಸ್ತೇನೆ ನಾ ಕಳಿಸ್ತೇನೆ ಈಗ ಕಳಿಸ್ತೇನೆ ಮತ್ತೇ ಹೇಳ್ಬೇಕು ಮಾರ್ರೆ. ಮತ್ತೆ ನಾಳೆ. Call ಮಾಡ್ತೆ ನಾಳೆ ನಾಳೆ ಸಿಗುವ . ಸರಿ ನಾಳೆ ಸಿಗುವ ಮತ್ತೆಂತ Bangalore ಅಲ್ಲಿ ಎಲ್ಲಾ ಗಮ್ಮತಾ ಕೆಲಸ ಎಲ್ಲಾ ಹೇಗುಂಟು. Bangalore ಏನು bore ಆಯ್ತು food ಇಲ್ಲಲ್ಲಾ fish, fish fish ಇಲ್ಲದ್ರೆ ತುಂಬಾ ನೆನಪಾಗ್ತಿತ್ತು. ಅಲ್ವಾ ಹಾಗೆ. ಮತ್ತೆಂತ ಕೆಲ್ಸಯೆಲ್ಲಾ ಹೇಗಾಗ್ತದೆ ತುಂಬಾ ಆ ಕಷ್ಟಾಗ್ತದಾ? ಇಲ್ಲಾ ಆ ಒಳ್ಳೆ ಉಂಟ್ ಅಂದ್ರೆ team ಎಲ್ಲಾ set ಆಯ್ತಲ್ಲಾ.

ಅಷ್ಟೇನ್ ಅಷ್ಟೇನೂ pressure ಏನಿಲ್ಲ TL Managers ತುಂಬಾ ಒಳ್ಳೆ ಇದ್ದಾರೆ.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 ಸರಿ ಸರಿ ಕಿರಣ್ ಅವ್ರೆ ನಂಗೊಂದು call ಬರ್ತಾ ಉಂಟು ನಾನಿಂಗೆ ಆಮೇಲೆ call ಮಾಡುದಾ. ಆಯ್ತಯ್ತು okay okay ನಾ ಅದೇ ನಿಂಗೆ call ಮಾಡ್ತೇ ಸಿಗುವ ಎಲ್ಲಿ ಅಂತ ಹೇಳು Parkala ಇಲ್ಲಾದ್ರೆ Manipal ಎಲ್ಲಿ ನಿಂಗೆ ಹತ್ರ ಆಗ್ತದೆ ಹೇಳು ಬರ್ತೇನೆ. ಆಯ್ತು ಸರಿ ಸರಿ ಸಿಗುವ bye .

ತಿಂಡಿ chapathi ನಿಮ್ಗೆ?

ನಮ್ಗೇ, neer dosa .

ಮತ್ತೆ ಏನಿಲ್ಲ, ಈಗ ಏನ್ ಮಾಡ್ತಿದ್ದೀರಾ?

ನಾನು ಮನೆಯಲ್ಲೇ ಓದ್ತಾ ಇದ್ದೆ.

ನಮ್ಗೆ ಕೂಡ ಅದ್ರದ್ದು ನೆನಪೇ ಬೇರೆ, ಇನ್ನೂ ಕೂಡ college ಕಲಿವ ಅಂತ ಆಗ್ತಾ ಉಂಟು.